ಈ ದೃಶ್ಯದಲ್ಲಿ ನಾವು ಒಂದು ಜಿಮ್ ಅನ್ನು ಕಾಣಬಹುದಾಗಿದೆ ಈ ಜಿಮ್ನಲ್ಲಿ ಯಾರು ಇಲ್ಲ ಎಂಬುದು ನಾವು ನೋಡಿ ತಿಳಿದುಕೊಳ್ಳಬಹುದಾಗಿದೆ.

ಈ ಜಿಮ್ಮು ತುಂಬಾ ಕಾಸ್ಟ್ಲಿ ಆಗಿದೆ ಎಂಬುದು ಮೇಲೆ ನೋಟಕ್ಕೆ ನಮಗೆ ತಿಳಿದು ಬರುತ್ತಿದೆ --

ಇದು ತುಂಬಾ ದೊಡ್ಡಅಂಗಡಿಯಾಗಿದ್ದುಇದರಲ್ಲಿ ಜನರು ತಂಗುವುದಕ್ಕೆ ಬಂದು ಹೋಗತ್ತಾರೆ. ಮತ್ತುಇದರ ಬಾಡಿಗೆ ಸಾವಿರಾರು ಲೆಕ್ಕದಲ್ಲಿರುತ್ತದೆ.

ಈ ದೃಶ್ಯದಲ್ಲಿ ನಾವು ಒಂದು ಹುಡುಗಿ ಕೆಲಸಮಾಡುತ್ತಿರುವುದನ್ನು ನಾವು ನೋಡಬಹುದಾಗಿದೆ ಇದರಲ್ಲಿ ಒಬ್ಬಳು --

ಇದು ಒಳಗೆ ಒಂದು ಮದುವೆ ಅಥವಾ ಯಾವುದಾದರೊಂದು ಫನ್ಕ್ಷನ್ ನಡೆಯುತ್ತಿದ್ದು ಇದರಲ್ಲಿ ಜನರು ತುಂಬಾ ಖುಷಿಯಾಗಿ ಊಟವನ್ನು ಮಾಡಿ ಮನೆಗೆ ಹೋಗುತ್ತಾರೆ ಎಂದು ನಾವು ಹೇಳಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ನವರತ್ನ ಇಂಟರ್ನ್ಯಾಷನಲ್ ಬಾರ್ ರೆಸ್ಟೋರೆಂಟ್ ಅಂಡ್ ಲಾಡ್ಜ್ ಎಂಬ ಬೋರ್ಡ್ ಅನ್ನು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಕಂಬಗಳ ಮನೆಯನ್ನು ಕಾಣಬಹುದಾಗಿದೆ ಇಲ್ಲಿ ಹಲವಾರು ಕಂಬಗಳಿದ್ದು ಆ ಮನೆಯು ತುಂಬಾ ಚೆನ್ನಾಗಿ ಕಾಣುತ್ತಿದೆ ಎಂದು ಕಾಣಬಹುದಾಗಿದೆ .